ನಾವು ಚಿಕ್ಕದ್ರಲ್ಲಿ ಚರ್ಚ್ ಟು ಸ್ಕೂಲ್ ಇಂದ ಟೂರ್ ಗೆ ಕರಕೊಂಡ್ ಹೋಗಿದ್ರು ಆಗ ಮೈಸೂರಲ್ಲಿ ಚರ್ಚು ಅದೆಲ್ಲಾ ನೋಡತ್ತಾ ಇದ್ದವು.

ಈಗ ಎಲ್ಲಾ ಮೊಬೈಲ್ ಫೋನ್ ಬಂದ್ ಬಿಟ್ಟು ಎಲ್ಲಾ ಸೆಲ್ಫಿ ಯಾವ್ ದೇವಸ್ಥಾನ ತನ್ ನೋಡಿ ಸೆಲ್ಫಿ ತೋಕೊತ್ತರೆ ಯಾವ್ ದೇವ್ರ ಮುಂದೆ ನೋಡಿ ಸೆಲ್ಫಿ ತಕೋತ್ತರ್.

ಅವ್ರಿಗೆ ತಿಳವಳಿಕೆ ಜಾಸ್ತಿ ಆಯ್ತದೆ ಮಕ್ಳುಗೆ --

ಈ ಲೈಬ್ರರಿ ನೀವ್ ನೋಡತ್ತಾ ಇದ್ರೆ ನಮ್ಮಗೆ ಬಾರಿ ಸಂತೋಷ ಆಯ್ತದೆ ನಾವು ಚಿಕ್ಕದ್ರಲ್ಲಿ ಓದ್ ಬೇಕಾದ್ರೆ ನಮ್ಮ ಸ್ಕೂಲ್ ಲಲ್ಲಿ ಆದ್ರೆ ಈ ತರ ಅನಕೂಲ ಎಲ್ಲಾ ಇರಲಿಲ್ಲಾ.

ಅಹ್ ಮತ್ತೆ ಸುಮಾರ್ ಕಡೆ ಒಳ್ ಒಳ್ಳೆ ಅಹ್ ಗಡಿಯಾರದ್ ಇದು ಹಾಕಿರೋ ಎಲ್ಲಾ ನೆನಪು ಬರ್ತ್ತವೆ ಅಹ್ ಕು --

ಈದ್ ಮಾಡಕೋಬೇಕು ಸೋಪ್ ಅಲ್ಲಿ ಕೈ ತೋಳಿಬೇಕು ಮುಖ ತೋಳಿಬೇಕು ಬಾಯ್ ತೋಳಿಬೇಕು ಕಾಲುಕೈ ನೀಟ್ ಆಗಿ ಅಹ್ ಪ್ರೆಸ್ ಆಗಿ ಇಟ್ಟಕೊಬೇಕಂತ್ ಎಲ್ಲಾನೂವೆ ನೀಟ್ ಆಗಿ --

ಒಂದ್ ಮನ ಒಳಕ್ ಹೋಗ್ ಬೇಕಾರು ಗೇಟ್ ಒಂದ್ ಹೊಲಕ್ ಹೋಗ್ ಬೇಕಾರು ಸುತ್ತ ಗೇಟು ಸೋಲಾರ್ ಬೇಲಿಗಳ್ ಮಾಡಕೊಂಡ್ ಬಿಟ್ಟೀನಿ .